ಅಲ್ಲಿಂದ ಮುಗ್ಯೋದು? ಹನ್ನೊಂದುವರೆ. ಹನ್ನೊಂದುವರೆಗೆ. ಮತ್ತೆ ಮಧ್ಯಾನ ಯಾವಾಗ ಇದಾ start ಆಗ್ತದೆ? ಆ ಮಧ್ಯಾಹ್ನ ಎರಡು ಗಂಟೆಯಿಂದ ಮೂರುವರೆ ಕಾಣ್ಬೇಕು, ನಂಗೆ ಸರಿ ಗೊತ್ತಿಲ್ಲ. ಹೌದಾ ಶುಕ್ರವಾರ ತನಕ ಇದ್ ಉಂಟಲ್ಲ ನಮ್ಗೆ ಪರೀಕ್ಷೆ? ಆ ಹೌದು. ನಮ್ಗೆ ಆರು ವಿಷ್ಯ ಅಲ್ಲ ಹಾಗಾಗಿ ಶುಕ್ರವಾರ ತನಕ. ಮತ್ತೆ ಎಲ್ಲರಿಗೂ ಶನಿವಾರ ತಂಕ ಉಂಟು. ನಿಮ್ಗೆ ಶನಿವಾರ ರಜೆ ಉಂಟಾ? ಗೊತ್ತಿಲ್ವನ. ನಂಗೆ ಕೇಳ್ಬೇಕು ಶುಕ್ರವಾರ ನಮ್ದು ಕೊನೆಯ ಪರೀಕ್ಷೆ ದಿವಸ. ಮತ್ತೆ ಕ್ರಿಸ್ಮಸ್ ಗೆ ರಜೆ ಉಂಟ ಅಂತ ಹೇಳ್ತಿದ್ರಲ್ಲ ನಮ್ ಪ್ರಾಂಶುಪಾಲರು, ಅದೆಂತಂತೆ? ಅದುಸ ಗೊತ್ತಿಲ್ವ ಎಂತಂತೇಳಿ. ಮತ್ತೆ ಇದುಸ ಆ ಇದು talent day ದ್ಸ ಹೇಳಿದ್ರಲ್ಲ? ಹೌದು ಅದಕ್ಕೆ ಸಾಂಸ್ಕೃತಿಕ ಅದೆಲ್ಲ ಮಾಡ್ಬೇಕಂತೆಲ್ಲ, movie song ಎಲ್ಲ ಹಾಡ್ಬಾರ್ದು ಹಾಗೆಲ್ಲ ಹೇಳ್ತಿದ್ರಲ್ಲ. ಹೌದು, ನೀನಿದ್ಯಾ ಯಾವ್ದಕ್ಕಾದ್ರು? ಹಾ, ನಾನು ಹಾಡಿಗೆ ಮತ್ತೆ ನೃತ್ಯಕ್ಕಿದ್ದೇನೆ. ನೀನು? ನಾನ್ ಯಾವ್ದುಕ್ಕು ಇಲ್ಲ. ನಾನ್ ಚಪ್ಪಾಳೆ ಬಡಿತೆನೆ ಕುತ್ಕೊಂಡು.

ಹಾ ಆಯ್ತಾಯ್ತು ಬಡಿತೇನೆ.

ಮತ್ತೆ ಎಂತ ಇಲ್ವಾ, ಹೀಗೇನೆ ಕುತ್ಕೊಂಡಿದ್ದೆ ಓದ್ಬೇಕಲ್ಲ. ಅದೇ ಅಮ್ಮಯೆಲ್ಲ ಹೇಗಿದ್ದಾರೆ ಈಗ? ಹ ಹುಷಾರಿದ್ದಾರೆ. ಹೌದಾ. ನೀನ್ ಹೇಗಿದ್ಯಾ? ಹ ನಾ ಹುಷಾರಿದ್ದೇನೆ. ನಿಂಗೆ ಓದ್ಲಿಕ್ಕಿಲ್ವಾ?

ಓದ್ಲಿಕ್ಕೆ ಉಂಟು ಓದ್ಬೇಕಿನ್ನು ಕುತ್ಕೊಂಡು.

ಆಯ್ತು ನೀ ಓದು. time waste ಮಾಡುದು ಬೇಡ, ನಾ ಇಡ್ತೇನೆ bye.

ಹಾ ಚೆನ್ನಾಗಿದ್ದೀನಿ. ಏನು ಇಷ್ಟು ದಿವ್ಸ ಅದ್ಮೇಲೆ call ಮಾಡಿದ್ದೀಯಾ? ನಾನು college college ಬಿಟ್ಬುಡ್ತಲ್ಲ ಅದಿಕ್ಕೆ phone ಮಾಡ್ಲಿಲ್ಲ. ಹೌದಾ, ಏನು ಇಷ್ಟು ದಿವ್ಸ ಆದ್ಮೇಲೆ ನೆನ್ಪಾದ್ವ ನಾವು.

ಏನು ಹೇಳು ಅಪ್ರೂಪಕ್ call ಮಾಡ್ಬುಟ್ಟಿದ್ಯಾ?

ಇನ್ನ ಇಲ್ಲ ನಿಂದು? ನಂದು ಇನ್ನು ಆಗಿಲ್ಲಾ ಮಾಡ್ಬೇಕು ಈಗ. ಎಲ್ಲಿ ಇದ್ದೀರಾ ನೀವು ಇವಾಗ ಎಲ್ಲಾ? ಈಗ ಎಲ್ಲ Mandya ದಲ್ಲೇ ಇರೋದು ಎಲ್ಲಾ ಅವ್ರವ್ರ್ ಕೆಲ್ಸದಲ್ಲಿದ್ದಾರೆ ನಾನು ಕೆಲ್ಸದಲ್ಲಿದ್ದೀನಿ ಈವಾಗ ನೀನು? ನಾನು ಬೆಂಗ್ಳೂರಲ್ಲಿ ಇದ್ದೀನಿ ಕೆಲ್ಸ ಸಿಕ್ಕಿದೆ.

ಹ್ಮ್ ತುಂಬಾ ದಿನ ಆಯ್ತಲ್ವ call ಮಾಡಿ ಅದಿಕ್ಕೆ phone ಮಾಡ್ದೆ ಇವಾಗ.

ಹಾ. ಇದೂ trip ಹೋಗೋದಾ ಎಲ್ಲಾದ್ರೂನೂ?

ಇದು Madikeri, Chikmagalur ಆ side ಹೋಗೋದಾ ಅಂತಾ.

ಇದು two days trip .

ಅವ್ರು ನಮ್ college friends ಎಲ್ಲ ಇದ್ರೂ ಎಲ್ಲ ಅವರೆಲ್ಲಾ ಬರ್ತಾರಾ? ಹೂ ಬರ್ಬೋದು ಅನ್ಸತ್ತೆ ಅವ್ರಿಗೂ ಒಂದ್ ನಾಲಕ್ ಜನಕ್ phone ಮಾಡಿದ್ದೀನಿ.

ನಿಮಿಗೂ phone ಮಾಡ್ದೇ ಬರ್ತೀರ ಅಂತ ಕೇಳಕ್ಕೆ. ಹೌದಾ, ಸರಿ. ಯಾವತ್ ಹೋಗ್ತೀರಾ ಹೇಳಿ? ಇದು ಶನಿವಾರ ಭಾನುವಾರ ಹೋಗೋದಾ ಅಂತ ಅನ್ಕೊಂಡಿದ್ದೀವಿ. ಎರಡೇ ದಿನನಾ? ಹಾ ಎರಡೇ ದಿನಾ. ಏನ್ ಮಾಡಿದ್ದೀರಾ ಹೋಗೊಕ್ಕೆ car ಆ .

Ok ಹ್ಮ್‌ ಬರ್ತಿದ್ದೆ ಇಲ್ಲಿ ನಮ್ ಹುಡುಗ್ರು Bangalore ಅಲ್ಲಿ ಇದ್ರಲ್ಲ friends .

ಅವ್ರು ಬರ್ಬೋದೇನೋ ನಾನ್ ಕೇಳ್ತೀನಿ ಅವ್ರು ಬಂ~ ಬಂದ್ರೆ ಹೋಗೋದಾ .

ಅವ್ರು ಬರ್ತೀನಿ ಅಂತಿದ್ರು ಎಲ್ಲ outside ಹೋದ್ರೆ ನಾನು ಬರ್ತೀನಿ ಅಂತ ಹೇಳಿದ್ರು.

ಆ ಹೇಳ್ತಿನಿ ಹೇಳ್ತಿನಿ ಬಿಡಿ ನಾನ್ ಕೇಳ್ಬಿಟ್‌ ನಿಮ್ಗೆ. ಹಾ ಬರ್ತಾರಂತ ಹು ನಾವ್ ಎರಡೇ ಅನ್ಕೊಂಡಿದ್ದೀವಿ.

ನಿಮಿಗ್ ಗೊತ್ತಿದ್ರೆ ಯಾವ್ದಾದ್ರೂ ಹೇಳಿ ಯಾವ್ಕಡೆ ಹೋಗೋದಾ ಎಲ್ಲ್ ಹೋಗೋದಾ ಇನ್ನುನೂ. Chikmagalur, Madikeri ಗಿಂತ Mangalore ಅಲ್ಲಿ ಜಾಸ್ತಿ place ಇದೆ.

ಅಲ್ಲಿ ಹೋಗ್ಬಿಡೋದಾ ನೋಡಿ ಒಂದ್ ಯೋಳ್ ಎಂಟ್ place ನೋಡ್ಕೊಂಡು.

ಇವಾಗ್ ಒಂದ್ ಕೆಲ್ಸ ಮಾಡೋದಾ WhatsApp group ಮಾಡ್ಬಿಟ್ಟು?

ಆ ಅವ್ರಿಗೆಲ್ಲ message ಮಾಡೋದು ಹಳೆ friends ಗಳಿಗೆಲ್ಲ ಬರ್ತಿರಾ ಏನು ಅಂತಾ ಕೇಳೋದಾ? ಅದೇ ಬರ್ತೀರಾ ಅಂತ ಕೇಳೋದಾ TT ಎಲ್ಲ ಮಾಡ್ಬೇಡಿ ದೊಡ್ bus ಮಾಡಿ ಎಲ್ಲಾರು ಬರ್ತಾರೆ ಅಂದ್ರೆ.

ಹ್ಮ್‌ ಹೋದ್ರೆ ಎಲ್ಲಾರು ಹೋಗೋದಾ ಬರ್ತಿ~ ಬರ್ತಾರೆ almost all .

ನೀವ್ group ಅಲ್ ಕೇಳ್ಬೇಕು ಹ್ಮ್‌.

ಹಾ two days ಅಷ್ಟೇನೆ. ಹಾ weekend ಅಲ್ಲ ಬರ್ತಾರೆ ಎಲ್ಲರೂ almost all ಜನ ಕೇಳಿ ನಾನ್ ಇಲ್ಲಿ Bangalore ಅಲ್ಲಿ ಇದ್ದಾರಲ್ಲ.

ಅವರ್ನೆಲ್ಲ ಕೇಳ್ತೀನಿ.

ನೀವು ಕೇಳಿ ನಿಮ್ friends ನೆಲ್ಲ group ಇದ್ಯಲ್ಲ ಅದ್ರಲ್ಲಿ message ಮಾಡಿ. ಹ್ಮ್ ಪ~ ಊಟ ಎಲ್ಲ personal ಆಗ್ ಅವ್ರೆ ಖರ್ಚ್ ಮಾಡ್ಕೋಬೇಕು hotel ಹ್ಮ್. ಒಬ್ಬೊಬ್ರಿಗೆ ಒಂದ್ ಎಲ್ಲಾರ್ಗು ಸೇರಿ ಒಂದ್ amount ಎಷ್ಟ್ ಬೀಳ್‌ತ್ತೆ? ಒಬ್ಬೊಬ್ರಿಗೆ ಖರ್ಚು ಮತ್ತೇ ಎರಡು ಸಾವ್ರ ಆಗುತ್ತೆ. ಹೌದಾ ನೋಡೊದ first ಎಷ್ಟು ಜನ ಬರ್ತರೆ ಅಂತಾ ನೋಡ್ಬಿಟ್ಟು ಲೆಕ್ಕಾ ಹಾಕೋದಾ. ಹಾ ok ok ಲೆಕ್ಕಾ ಹಾಕೋದಾ ಎಷ್ಟ್ ಜನ

ನನ್ ಕಡೆ ಒಂದ ಯೋಳ್ ಎಂಟ್ ಜನ ಬರ್ತರೆ ಅನ್ಸತ್ತೆ. ಹೌದಾ ಕೇಳಿದ್ದೀರಾ ನೀವು? ಹಾ ಕೇಳಿದೀನಿ, ಅವರೆಲ್ಲ confirm ಮಾಡಿ ಹೇಳ್ತಿರೋದು ಯೋಳ್ ಎಂಟ್ ಜನ ಬರ್ತೀನಿ ಅಂತ ಹೇಳುದ್ರು.

ನಿಮ್ friends ಗಳು ಇದ್ದಾರಲ್ಲ ಅವ್ರಿಗುನು WhatsApp message ಮಾಡ್ಬಿಟ್ ಕೇಳಣ.

ನಾನು message ಮಾಡಿ ಹೇಳ್ತೀನಿ ನಮ್ ಹುಡ್ಗುರು ಬರ್ತೀನಿ ಅಂತಿದ್ರು ಅವ್ರುಗು call ಮಾಡ್ತೀನಿ.

ಹಾ ಅದೆಲ್ಲ confirmation ಮಾಡಿ ಎಷ್ಟ್ ಎಷ್ಟ್ amount ಬೀಳ್ತದೆ ಅಂತ ಹೇಳೋದೆ ಬಿಡಿ. ಹಾ ಸರಿ ಸರಿ ಆಯ್ತು.

ಹ್ಮ್ ಹ್ಮ್ ನೋಡೋದಾ ಆಚೆ side ಬಂದ್ರೆ ಅಷ್ಟ್ರಲ್ಲಿ ಸಿಗ್ತೀನಿ ನಿಮ್ಗೆ.

ಅದೆಲ್ಲಾ planning ಮಾಡ್ಬಿಟ್ಟು.

Ok ನನ್ಗ್‌ ಕೆಲ್ಸ ಐತೆ ನಾನ್ call back ಮಾಡ್ತೀನಿ ನಿಮ್ಗ್. ಹಾ ಸರಿ ಆಯ್ತು ಸರಿ ಸರಿ.

ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಹವ್ಯಾಸಗಳು ಇರುತ್ತದೆ ಅದರಲ್ಲಿ ನನಗೂ ಕೆಲವು ಹವ್ಯಾಸಗಳು ಇದೆ.

ಅದರಲ್ಲೂ ನನಗೆ ಕೊರೊನಾ time ಅಲ್ಲಿ ಹಲವಾರು ಹವ್ಯಾಸಗಳು ಹುಟ್ಟುಕೊಂಡಿದೆ.

ನನ್ಗೆ ಮುಂಚಿನಿಂದಲೂ ಚಿಕ್ಕ ಮುಂಚಿಂದಲೂ ನನ್ಗೆ ಚಿತ್ರ ಬಿಡಿಸುವುದಂದ್ರೆ ತುಂಬಾ ಇಷ್ಟ. ಅದು ನನ್ನ ಮೆಚ್ಚಿನ ಹವ್ಯಾಸ. ನಾನು ಚಿಕ್ಕ ಇರುವಾಗಸ ನಾನು.

ಅಹ್ ಮನೆಯಲ್ಲಿದ್ದ painting ಸ ಆಗಿರ್ಬೋದು scera~ scenery ಆಗಿರ್ಬೋದು ಅದ~ ದೇವರ ದೇವರ photo ಆ~ ಆಗಿರ್ಬೋದು. ಅದರನ್ನೆಲ್ಲ ನೋಡಿ ನಾನುಸ ನನ್ನ ಪುಸ್ತಕದಲ್ಲಿ ಅಹ್ ಚಿತ್ರವನ್ನ್~ ಅದರ ಚಿತ್ರವನ್ನು ಬಿಡ್~ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ಮತ್ತೆ ಈಗಸ ನನ್ಗೆ ಅದೇ ಹವ್ಯಾಸ ತುಂಬಾ ಇಷ್ಟ. ನನ್ನ ಖಾಲಿ ಸಮಯದಲ್ಲಿ ಅದೇ ಅಹ್ ಕೆಲವು ಅಹ್ pencil ಅಲ್ಲಿ ಚಿತ್ರ ಬಿಡಿಸುವುದು. ಮತ್ತೇ ಬಣ್~ ಬಣ್ಣ ಅಹ್ ಅದಕ್ಕೆ ಚಿತ್ರಕ್ಕೆ ಬಣ್ಣ ಹಾಕುವುದು ಚಿತ್ರಕಲೆಯಲ್ಲಿಸ ಹಲವಾರು ವಿಧಗಳಿವೆ.

ನನ್ಗೆ ಅಹ್ pencil ಅಲ್ಲಿ shading ಮಾಡುದಂದ್ರೆ ನನ್ಗೆ ಇಷ್ಟ. ಮತ್ತೆ ಸಮಯ ಸಿಗುವಾಗ ನಾನು ಬಣ್ಣವನ್ನು ಹಾಕುತ್ತೇನೆ. ನನ್ಗೆ ಕಪ್ಪು ಮತ್ತೆ ಅಹ್ ಬಿಳಿ ಬಣ್ಣ ಬಣ್ಣದಲ್ಲಿಯೇ ಚಿತ್ರ ನೋಡುವುದು ಅಂದ್ರೆ ತುಂಬಾ ಇಷ್ಟ.

ಮತ್ತೆ ಅಹ್ ಕೊರೊನಾ time ಅಲ್ಲಿ ತುಂಬಾ ಖಾಲಿ ಸಮಯ ಇತ್ತಲ್ಲ. ಚಿತ್ರದೊಟ್ಟಿಗೆ ನಾನು ಕೆಲವು ಅಡಿಗೆ ಮಾಡುವ ಪದಾರ್ಥವನ್ನು ಕಲಿದಿದ್ದೇನೆ. ಅಹ್ chats ಆಗಿರ್ಬೋದು, ಪಾನಿಪುರಿ ಆಗಿರ್ಬೋದು ಮತ್ತೆ ಕೋಳಿ ಸುಕ್ಕ ಆಗಿರ್ಬೋದು.

ಮತ್ತೆ fre~ french fries ಮತ್ತೆ ಅಹ್ ಬೇರೆ ಬೇರೆ ಅಹ್ ರೀತಿಯ ಪದಾರ್ಥವನ್ನು ಮಾಡ್ಲಿಕ್ಕೆ ಕಲ್~ ಕಲ್ದಿದ್ದೇನೆ. ಅಹ್ ಮತ್ತೆ ಪುಸ್ತಕ ಓದುವುದು ಅಂದ್ರೆ ಇಷ್ಟ. ಪುಸ್ತ್ಕ~ ಪುಸ್ತಕದಲ್ಲಿ.

ಅಹ್ ನನ್ಗೆ ಕಾದಂಬರಿ ಓದುದಂದ್ರೆ ತುಂಬಾ ಇಷ್ಟ.

ಕಾದಂಬರಿ ಅದ್ರಲ್ಲಿ ಕೆಲ~ ಕೆಲವು ವಿಧಗಳು ಇರ್~ ಇವ್~ ಇವುದ್~ ಇರ್ತದೆ. ಐತಿಹಾಸಿಕ ಕಾದಂಬರಿ ಓದ್ಲಿಕ್ಕೆ ನನ್ಗೆ ಅಷ್ಟು ಇಷ್ಟ ಇಲ್ಲ. ಮತ್ತೆ ನನ್~ ನಮ್ಮ ಗ್ರಂಥಾಲಯದಲ್ಲಿ ಎರಡ್ಮೂರು ಸರಿ ಹೋಗಿದ್ದೇನೆ. ಅಹ್ ಹದಿನೈದು ದಿನಕ್ಕೆ ಒಮ್ಮೆ ಅಹ್ ಪ್~ ಪುಸ್ತಕವನ್ನು ಕೊಡ್ತಾರೆ. ಅ~ ಅ~ ಅದು ಕಾದ~ ಅದ್ರ ಆ ಗ್ರಂಥಾಲಯದಲ್ಲಿ ನಾನು ಕೆಲವ~ ಹಲವಾರು ಪುಸ್~ ಕಾದಂಬರಿಯನ್ನು ಮಕ್ಕಳ ಕಥೆಗ~ ಕಥೆಪುಸ್ತಕ ಅವೆಲ್ಲ ಓದಿದ್ದೇನೆ.

ಮತ್ತೆ ನಾನು ಚಿಕ್ಕ ಇರುವಾಗ ನಾನು ಅಹ್ ನ್ರತ್ಯ class ಗೆ ಹೋಗ್ತಿದ್ದೆ. ನಾನ್ ಬ್ರತ್~ ಬಾ~ ನಾನು ಭರತನಾಟ್ಯವನ್ನು ಕಲ್ತಿದ್ದೆ. ಅದು ಈಗ ಈಗಸ ಕೆ~ ಕೆಲವೊಮ್ಮೆ ನಾನು ನನ್ಗೆ ಖಾಲಿ ಸಮಯದ ಹೊತ್ತಿಗೆ ಅದೆಲ್ಲ ಮಾಡ್ತೇನೆ. ಮತ್ತೆ ಆ mobile mobile ಅಲ್ಲಿ ನ್ರತ್ಯವನ್ನು ನೋಡ್ತೇನೆ ಬೇರೆಯವರು ಮಾಡುವ ನ್ರತ್ಯವನ್ನು. ಮತ್ತೆ ನನ್ಗೆ ಸಂಗೀತವನ್ನು ಕೇಳುವುದಂದ್ರೆ ತುಂಬಾ ಇಷ್ಟ. ಬೇರೆ ಬೇರೆ ಭಾಷೆಯ ಸಂಗೀತವನ್ನು ಕ~ ಕೇಳುತ್ತೇನೆ. ಖಾಲಿ ಕನ್ನಡ ಆ Hindi ಮತ್ತೆ English ಅಲ್ಲ. ನಮ್ಮ ದೇಶ ದೇಶನ್ ಬಿಟ್ಟು ಬೇರೆ ಬೇರೆ ಬೇ~ ಭಾ~ ಬೇರೆ ಬೇರೆ ದೇಶಗಳ ಹಾಡನ್ನು ಕೇಳ್ತೇನೆ.

ಅದು ಕೆಲವೊಮ್ಮೆ ಅರ್ಥವುಸ ಆಗುದಿಲ್ಲ ಆದ್ರೆಸ ಅದನ್ನು ಕೇಳಿ ಕೇಳ್ಲಿಕ್ಕೆ ಒಂದು ಎಂಥದೋ ಖುಷಿ.

ಮತ್ತೆ ಖಾಲಿ ಈ ಖಾಲಿ ಸಮಯದಲ್ಲಿ ನಾನು ಈಗ ಭರತನಾಟ್ಯ ಬಿಟ್ಟು ಬೇರೆ ಶೈಲಿಯ ನ್ರತ್ಯವನ್ನು ಮಾಡ್ತೇನೆ. ಯಾವುದಾದ್ರೂ ಪದ್ಯವನ್ನು ಹಾಕಿ ನ್ರತ್ಯ ಮಾಡುವುದು. ಮತ್ತೆ ನನ್ಗೆ ಫು~ ಅಹ್ ಹಳೇ film ಇಷ್ಟ. ಹಳೇ film ನನ್ನು ನೋಡುವುದಂದ್ರೆ ಇಷ್ಟ. ಅಹ್ ಇ~ ಇ~ ಈಗದ್ದು film ಗಿಂತ ಹಳೇ ಎ~ ಅ~ ಹಳೇ film ನ ಕಥೆಗಳ ಕಥೆಗಳು ತುಂಬಾ ಒಳ್ಳೆ ಇರ್ತದೆ ಅದು.

ಮತ್ತೆ ಹಳೆ cinema ಗಳು ಎರಡು ಮೂರು ಗ~ ಗಂಟೆ ಇದು cinema ಅಹ್ cinema ಆಗಿ ಇರುತ್ತದೆ. ಈಗಿದ್~ ಈಗಿನ ಕಾಲದ cinema ಅಹ್ ಅಹ್ ಒಂದೂವರೆ ಗಂಟೆದ್ದು ಇರ್ತದೆ. ಅಹ್ ಅವರ ಅವರ ಅಭಿನಯ ಮೂಕಾಭಿನಯ ಎಲ್ಲಾ ಅಹ್ ನೋಡ್ಲಿಕ್ಕೆ ಖುಷಿಯಾಗ್ತದೆ.

ಹಾ, ಹಾ, ಹುಷಾರಾಗಿದ್ದೇನೆ.

ಹಾ, ಮತ್ತೆ ಮಕ್ಕಳೆಲ್ಲಾ ಹೇಗಿದ್ದಾರೆ?

ಮಕ್ಕಳು ಊಟ ಮಾಡಿ ಮಲಗಿದ್ದಾನೆ ಒಬ್ಬ.

ಹಾ, ಅವನಿಗೆ ಹುಷಾರಿಲ್ಲಲಾ.

ಅವನಿಗೆ accident ಆಗಿ ಐದು ವರ್ಷ ಆಯಿತು ನಡಿಲಿಕ್ಕೆ ಆಗುದಿಲ್ಲ.

ಹಾ, ಎಲ್ಲಾ ಕೆಲಸ ನಾವೇ ಮಾಡ್ಬೇಕಲ್ಲಾ.

ಹೌದು, ಏನ್ ಮಾಡುದು ದೇವರು ಕೊಟ್ಟದ್ದು. ಹ್ಮ್. ಹೇಗೆ accident ಆಗಿದ್ದು? ಹಾ, accident ರಸ್ತೆ cross ಮಾಡುವಾಗ.